ಈ ಚಿತ್ರದಲ್ಲಿ ಮ್ಯಾನೇಜ್ ಚೇರ್ ಕಾನಾಸ್ತಾ ಇದೆ ಆ ರೆಡ್ ಕಲರ್ ಚೇರ್ ಬೆಂಚ್ ಗಳಿವೆ ಆ ಬೆಂಚ್ಗಳಲ್ಲಿ ನಲಕ್ ಜನ ಹೆಣ್ಣ್ ಹುಡುಗಿಯರು ಕೂತಿದಾರೆ .

ಒಂದು ಮನೆ ಇದೆ ಆ ಚರ್ಚಿನ ಪ್ಲಸ್‌ ಸಿಂಬೊಲ ಒಂದು ಕರೆಂಟ ವೈರ ಹೊಗಿದೆ ಹಾಗೆ ಬ್ಲುವ್‌ ಕಲರ ಶೆಡ್ಡ ನಿಂದ ಮಾಡಿರೊ ಒಂದು ಟೆಂಟ ಇದೆ ಹಾಗೆ ಹಚ್ಚ ಹಸಿರಾದ ಗಿಡಗಳು .

ಈ ಚಿತ್ರದಲ್ಲಿ ನಮಗೆ ಪ್ಲಸ್ ಮಾರ್ಕ ಕಾಣ್ತಾಯಿದೆ ಪ್ಲಸ್ ಮಾರ್ಕ್ ನಲ್ಲಿ ಎಸು ನೇತಾಡಿದ್ದಾನೆ .ಎಸು ನೇತಾಡಿದ್ದಾನೆ .ಮೇಲೆ ಚಿತ್ರಗಳು ಸುಂದರವಾಗಿದೆ .

ಈ ಚಿತ್ರ ಅಲ್ಲಿ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ತಮ್ಮ ಕರಕುಶಲ ಪ್ರದರ್ಶನ ಮಾಡುತ್ತಿರುವುದು ಕಾಣ --

ಈ ಚಿತ್ರದಲ್ಲಿ ನಮಗೆ ಒಂದು ಚರ್ಚ್ ಮುಂದಿನ ಗೇಟ್ ಕಾಣಿಸ್ತಾ ಇದೆ ಹಾಗೆ ಹಿಂದಗಡೆ ಒಂದು ಚರ್ಚ್ ಕಾಣಿಸ್ತಾ ಇದೆ ಆರ್ ಚರ್ಚಿದಲ್ಲಿ ಒಂದು ಪ್ಲಸ್ ಮಾರ್ಕ್ ಇದೆ.

ಹಾಗೆ ಪಕ್ಕದಲ್ಲಿ ಒಂದು ವಾಲ್ ಕ್ಲಾಕ್ ಕೂಡ ಇದೆ ಹಾಗೆ ಮುಂದುಗಡೆ ಕಟ್ಟಿಗೆಯಿಂದ ಮಾಡಿರುವಂತಹ ಟೇಬಲ್ ಇದೆ ಹಾಗೆ ಫ್ಯಾನ್ ಕೂಡ ಇದೆ ಈ ಚಿತ್ರದಲ್ಲಿ.

ಹಾಗೆ ವಿಂಡೋಗೆ ಮತ್ತೆ ಮೇನ್ ಡೋರ್ ಆಲ್ಲಿ ಸೇಮ ಡೆಕೋರೇಟ್ ಮಾಡಿರುವಂತಹ ಪ್ಲೇಸಸ್ ಇದೆ ಒಳಗಡೆ ಚೇರ್ --

ಹಾಗೇ ಮೇಲ್ಗಡೆ ಯೇಸುವಿನ ಚಿತ್ರವಿದೆ ಹಾಗೆ ಒಂದು ಪ್ಲಸ್ ಮಾರ್ಕ್ ಇದೆ ಹಚ್ಚ ಹಸಿರಾದ ಗಿಡ ಇವೆ

ಈ ಚಿತ್ರದಲ್ಲಿ ಒಂದು ವಾಲ್ ಕ್ಲಾಕ್ ಕಾಣಿಸುತ್ತದೆ ಹಾಗೆ ಒಂದು ಕೆಬ್ಬಣದಿಂದ ಮಾಡಿರುವಂತಹ ಒಂದು ವಾಲ್ ಕೂಡ ಕಾಣಿಸ್ತಾ ಇದೆ ಹಾಗೆ ಒಂದು ಗಡಿಯಾರನು ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ಆ ಬ್ರಿಜ್ಜಿನ ಮೇಲೆ ಹಸುಗಳು ನಡೆದು ಹೋಗುತ್ತಾ ಇದೆ ಆಹ್ ಬ್ರಿಡ್ಜ್ ಪಕ್ಕದಲ್ಲಿ ಒಂದು ಕಲ್ಲಿನಿಂದ ಮಾಡಿರುವಂತಹ ಕೋಲ್ ಕೂಡ ಇದೆ.

ಈ ಚಿತ್ರದಲ್ಲಿ ಏಸು ಮಗುವನ್ನು ಹೊತ್ತುಕೊಂಡಿರುವಂತಹ ಒಂದು ಗೊಂಬೆ ಕಾಣಿಸ್ತಾ ಇದೆ ಪಕ್ಕದಲ್ಲಿ ಲೈಟಿಂಗ್ ಫೋಲ್ ಒಂದು ಕಾಣಿಸ್ತಾ ಇದೆ.

ಗೇಟಿಗೆ ಮೇಲೆ ಹತ್ತಲು ಮೆಚ್ಚಿನಗಳು ಕೂಡ ಕಾಣಿಸ್ತಾ ಇದೆ ಹಾಗೆ ಪಕ್ಕದಲ್ಲಿ ಒಂದು ಗುಡ್ಡ ಗಳು ಕಾಣಿಸ್ತಾ ಇದೆ ಹಾಗೆ ಹಚ್ಚ ಹಸಿರಾದ ಗಿಡ ಮರಗಳನ್ನು ಕಾಣಿಸ್ತಾ ಇದೆ ಹಾಗೆ ಒಂದು--

ಈ ಚಿತ್ರದಲ್ಲಿ ಯೇಸು ಸಿಂಬಲ್ ಕಾಣಿಸ್ತಾ ಇದೆ ಆ ಪ್ಲಸ್ ಮಾರ್ಕ್ ಅಲ್ಲಿ ಯೇಸು ನೇತಾಡಿರೋದನ್ನು ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಹೋಲಿ ಟ್ರಿನಿಟಿ ಚರ್ಚ್ ಅಂತ ಒಂದು ಇದೆ ಹಾಗೆ ಹೆಸರು ಬರ್ದಿದ್ದಾರೆ ಹಾಗೆ ಪಕ್ಕದಲ್ಲಿ ರಾಡ್ ಇಂದ ಮಾಡಿರುವಂತಹ ಗ್ರಿಲ್ ಕೂಡ ಇದೆ.

ಹಾಗೆ ಹಚ್ಚ ಹಸಿರಾದ ಗಿಡಗಳು ಕೂಡ ಇದೆ ಈ ಚಿತ್ರದಲ್ಲಿ.

ಚಿಕ್ಕಚಿಕ್ಕ ಲೈಟ್ಸ್ ಇದೆ ಹಾಗೆ ಒಂದು ಸಿ.ಸಿ ಕ್ಯಾಮೆರಾ ಕೂಡ ಇದೆ ಹಾಗೆ ಫೋಟೋ ವಾಲಿಗೆ ಹಾಕಿರುವುದು ಇದೆ.